ಇದರ ಮುಂಭಾಗದಲ್ಲಿ ತುಂಬಾ ಕಾರುಗಳು ನಿಂತಿದ್ದಾವೆ ಒಂದು ದೊಡ್ಡ ಕರೆಂಟ್ ಕಂಬವು ಕೂಡ ಇಲ್ಲಿ ಇದೆ.

ಇಲ್ಲಿ ಸ್ಕೈ ರೆಸ್ಟೋರೆಂಟ್ಸ್ ಮತ್ತು ಸಂತೋಷಿ ನೊವಾಟಲ್ ಆಗಿದೆ ಇಲ್ಲಿ ತುಂಬಾ ಕಾಂಪ್ಲೆಕ್ಸ್ ಗಳು ನಮಗೆ ಕಾಣಿಸುತ್ತಿದ್ದಾವೆ ಮತ್ತೆ ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಇದೆ.

ವೆಹಿಕಲ್ ಗಳು ನಿಂತಿವೆ ಮತ್ತೆ ಲಿಂಬ್ರಾ ಟೈಲರ್ ಕೂಡ ಇಲ್ಲಿ ಇದೆ ಇದು ಒಂದು ಕಾಲೇಜು ಆಗಿದ್ದು ಇಲ್ಲಿ ಹೆಚ್ಚು ಜನರು ವಿದ್ಯಾರ್ಥಿಗಳು ಬರುತ್ತಾರೆ.

ಒಂದು ಡೋರ್ ಆಗಿದ್ದು ಇದು ಗೇಟ್ ಆಗಿದೆ ಈ ಗೇಟಿನ ಮೂಲಕ ಎಲ್ಲರೂ ಒಳ ಹೋಗಬೇಕು ಇದರ ಮುಂಭಾಗದಲ್ಲಿ --

ಇಲ್ಲಿ ಮತ್ತು ಕಟ್ಟಿಂಗ್ಸ್ ಗಿಡಗಳು ಇದ್ದಾವೆ ಇದು ಒಂದು ಹೆಚ್.ಪಿ. ಗ್ಯಾಸ್ ಸಿನ ಅಹ್ ಅಂಗಡಿ ಆಗಿದೆ. ಇದು ಒಂದು ಪೆಟ್ರೋಲ್ ಬಂಕ್ ಆಗಿದೆ.